ಇದು ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪೋಸ್ಟ್ ಆಫೀಸ್ ಈ ಪೋಸ್ಟ್ ಓಫೀಸ್ ಅಲ್ಲಿ ತುಂಬ ಜನರು ಹಲವ ಕಾರ್ಯವಹಿಸಿರುವುದಾನ್ನ ನಾವಿ ಇಲ್ಲಿ ಕಾಣ ಬಹುದು.

ಅತೀ ಹೆಚ್ಚು ಸುಂದರವಾಗಿರುವಂತಹ ಒಂದು ಪಾರ್ಕ್ . ಈ ಪಾರ್ಕ್ ನಲ್ಲಿ ಅತೀ ಹೆಚ್ಚು ಜನರು ದಿನನಿತ್ಯ ಕಾಲಕಲಿಯುವಂತಹ ಒಂದು ಪಾರ್ಕ್ ಅಂತ ಹೇಳಬಹುದು .

ಅತಿ ಹೆಚ್ಚು ಮಕ್ಕಳಿಗೆ ವಂತಹ ಹಾಸ್ಪಿಟಲ್ ವಾಗಿದೆ. ಇದು ಹೆರಿಗೆ ವಿಭಾಗ ಅಂತಾನೂ ಹೇಳಬಹುದು.

ಇಲ್ಲಿ ಹಲವಾರು ಜನರು ಕುಳಿತುಕೊಂಡು ವಿಸ್ರನ್ತಿ ಅಥವಾ ಮಾತುಕತೆ ಆಡುವುದಕ್ಕೆ ಇಲ್ಲಿ ಸೂಪರ್ ಆಗಿರುವಂತಹ ಒಂದು ಜಾಗವಾಗಿದೆ.